ಕಾಂಪೌಂಡ್ ಕಟ್ಟಿದ್ದು ಎಲ್ರಿಗೂ ರಕ್ಷಣೆ ಆಗಿರ್ಲಿ ಅಂತ ಅದ್ರಿಂದ ಸ್ಟೂಡೆಂಟ್ಸ್ ಎಲ್ರು ಹಾರಿ ಹೋಗ್ತಾರೆ ಅದು ಅದನ್ ತುಂಬಾ ಅಪಾಯಕಾರಿ ಆಗುತ್ತದೆ ಅದು ಅದ್ರಿಂದ ಹಂಗೆ ತೊಂದ್ರೆ ಆಗ್ತಿದೆ ಹೋರ್ತು ಉಪಯೋಗ ಏನು ಇಲ್ಲ ಕಾಂಪೌಂಡ್ ಯಾವತ್ತೂ ಹಾರ್ಬಾರ್ದು . ಅದನ್ನ ಕಾಂಪೌಂಡ್ ಕಟ್ರೆ ಕಟ್ಟಿದ್ರೆ ನಮ್ಗೆ ಉಪಯೋಗ ಆಗ್ತದೆ ಅದ್ರಿಂದ ನಾವ್ ರಕ್ಷಣೆ ಆಗ್ ಇರಬೋದು ಅದಕ್ಕೆ ನಾವ್ --

ಆದ್ರೆ ಎರಡ್ ಡೆಕೋರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಪಟ್ಟಿರ್ತಾರೆ ಆದ್ರೆ ನೋಡೋದಕ್ ಮಾತ್ರ ತುಂಬಾ ಚನಾಗ್ ಕಾಣ್ತಾತ್ತೆ ಅದ್ರಿಂದ ಎಲ್ರು ಸಂತೋಷವಾಗಿ ಇರ್ತರ ಖುಷಿ ಆಗ್ ಇರ್ತಾರ ಎಲ್ಲಾ ಮೂಮೆಂಟ್ ನ ಎಂಜಾಯ್ ಮಾಡ್ತಾರೆ ಅದ್ರಿಂದ ಆ ಫಂಕ್ಷನ್ ಯಿ --

ಅಹ್ ಕಲ್ಲು ಅದೆಲ್ಲಾ ಇರತ್ತೆ ಅಷ್ಟೇ ಹೊರತು ನಾವ್ ಸುಮ್ನೆ ನಾವೆಲ್ಲಾ ನಮ್ಕಡೆ ಮೂಡ್ನಂಬಿಕೆ ನಲ್ಲಿ ದೇವ್ರು ಎಲ್ಲಾನು ಪ್ರತ್ಯಕ್ಷ ವಾಗಿರತ್ತೆ ಹೊರತು ನಾವ್ ಏನು ನಿಜಾನೆ ಅಲ್ಲಾ. ಅದು ಯಾರು ದೇವರನ್ನ ನಂಬ್ ನಂಬ್ ಬೇಕು ಲಿಮಿಟ್ ಇರ್ಬೇಕು ನಂಬೋದು.

ಅಹ್ ದ್ ದೇವ್ರ್ ದೇವ್ರನ್ ಪೂಜಿಸ ಬೇಕು ಆದ್ರೆ ಆ ದಸರಾ ಹಬ್ಬ ಮಾತ್ರ ಎಲ್ರಿಗೂ ದೊಡ್ಡ ಹಬ್ಬ ಆಗಿರುತ್ತ--

ಒಂದ್ ಇಂಜಿನ್ ತಗೊಂಡು ನಾವ್ ಏನ್ ಏನ್ ಎಲ್ಲಾ ಯೂಸ್ ಫುಲ್ ಮಾಡಬೋದು ಅದ್ ಆ ಇಂಜಿನ್ ಇಂದ ನಮ್ಗ್ ಏನ್ ಏನ್ ಆ ಕೆಲ್ಸಗಳು ಉಪಯೋಗ ಆಗ್ತಾವ ಅನ್ನೋದನ್ನ ನಾವ್ ಇಂಜಿನ್ ಯಿಂದಾನೆ ತಿಳ್ಕೋಬೋದು ಅಹ್ ಮಶಿನ್ಸ್ ಇಂಜಿನ್ಸ್ ಅವೆಲ್ಲಾ --